ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಏಕೆಂದರೆ ಇಲ್ಲಿ ತುಂಬಾ ಆಟೋ ರಿಕ್ಷಾಗಳು ಹೇ ಹೇ ನಿಂತಿದ್ದಾವೆ.

ಒಳಗಡೆ ಎಲ್ಲೋ ಬಟ್ಟೆ ಹಾಕಿಕೊಂಡು ಒಬ್ಬ ವ್ಯಕ್ತಿಯು ಕೂಡಲು ಹೊರಟಿದ್ದಾನೆ.

ಇದು ಒಂದು ನಾಲ್ಕು ಚಕ್ರದ ವಾಹನ ಇದೆ.

ಒಂದು ಪೆಟ್ರೋಲ್ ವಾಣ್ ಇದೆ ಮತ್ತು ಕೆಳಗಡೆ ಕಲ್ಲುಗಳು ಇದ್ದಾವೆ.

ಎಲ್ಲಾ ಸ್ಟೀಲ್ ವೇರ್ ನ ಗ್ಲಾಸುಗಳಿವೆ.

ನೋಡಲು ತುಂಬಾ ಚೆನ್ನಾಗಿದೆ ಮೇಲೆ ಎರಡು ಇವೆ ತೆಳಗಡೆ ಐದು ಇವೆ.

ಮತ್ತು ಒಂದು ಹಡಗು ಇದೆ ಮತ್ತು ಇಲ್ಲಿ ಮೂರ್ ಜನ ಇದಾರೆ ಒಬ್ಬ ಹೆಂಗಸು ಹಿರಿ ಹುಟ್ಟು ನೋಕೆ ನಿಂತಿದಾ --

ಮತ್ತು ಥಂಬ್ಸ್ ಅಪ್ ಬಾಟಲ್ಸ್ ಇವೆ ಮಾಝ ಬಾಟಲ್ಸ್ ಇವೆ ಮತ್ತು ಮೇಲ್ಗಡೆ ಶೆಡ್ ಇದೆ.

ಮತ್ತು ಒಂದ ಲೈಟ್ ಮತ್ತು ಮೂರ್ನಾಲ್ಕು ಲೈಟ್ಸ್ ರೋಡ ಬದಿಯಲ್ಲಿ ನಿಂತಿದೆ.

ಬಲೂನ್ಗಳು ತುಂಬಿರುವ ಬಲೂನ್ಗಳು ಡೆಕೋರೇಷನ್ ಮಾಡುತ್ತಿದ್ದಾರೆ ಕಪ್ಪು --

ಬಿಳಿ ಮತ್ತು ಕೇಸರಿ ಬಲೂನ್ಸ್ ಗಳು ಇವೆ.

ಒಂದು ಕೂಲರ್ ಇದೆ ಮತ್ತು ಒಬ್ಬ ಪೇಷಂಟು ಮಲಗಿಕೊಂಡಿದ್ದು ಸಾರಿ ಕೂತಿದ್ದಾನೆ.

ಕಪ್ಪು ಬಣ್ಣದ ಸೋಲರ್ಸ್ ಗಳಿವೆ ದೂರದ ತೀರದಲ್ಲಿ ನಾಲ್ಕು ಬೆಟ್ಟಗಳು ಇವೆ.

ಸಿಂಹ ನಿವಾಂತದಿಂದ ಕೆಳಗಡೆ ಕೂತಿದೆ ಮತ್ತು ಬದಿಯಲ್ಲಿ ತುಂಬಾ ಗಿಡಗಳಿವೆ ಅ ಬದಿಯಲ್ಲಿ ಶೆಡ್ ಇದೆ.

ಇನ್ನೊಬ್ಬ ಹೆಂಗಸು ತಲೆ ಮೇಲೆ ಸೆರಗಾಕೊಂಡು ನಿಂತ್ ಕುಂತಿದ್ದಾಳೆ.

ಮತ್ತು ತುದಿಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಇವೆ.

ಏಕೆಂದರೆ ಇಸ್ಲಾಂ ಧರ್ಮದಲ್ಲಿ ಹುಡುಗ ಹುಡುಗಿಯನ್ನು ಬೇರೆ ಬೇರೆ ನಿಲ್ಲಿಸುತ್ತ್ - ನಿಲ್ಲಿಸುತ್ತಾರೆ.